ಇದರಲ್ಲಿ ಬಂದು ಯಾರಾದ್ರೂ ಮಾಡಿಸ್ಕೋಬಹುದು. ಲೇಡಿಸ್‌ ಗೂ ಇದೆ ಬಾಯ್ಸ್‌ ಗೂ ಇದೆ. ಎಲ್ಲರೂ ಬಂದು ಕಟ್ಟಿಂಗ್‌ ಮಾಡಿಸ್ಕೋಬಹುದು ಎಂದು ತಮ್ಮಲ್ಲಿ ಅನಿಸಿದೆ .

ಇದು ನದಿ ಅದ್ಭುತವಾಗಿದೆ ಅದಕ್ಕೆ ನಾವು ಇದೇ ತರ ಹೋಗಬೇಕು ಎಂದು ಅನಿಸಿದೆ.